ಯಾಕೆಂದ್ರೆ ಈ ಕೊಬ್ಬಿನಾಂಶ ತಿನ್ನದರೆ ಮನುಷ್ಯರು ಚುರಕ್ ಆಗುತ್ತಾರೆ ಅಂತ ಭ್ರಮೆಯಲ್ಲಿ ಇರುವದರಿಂದ ಮೀನುಗಳನ್ನು ತಿನ್ನುತ್ತಾರೆ ಅದೇ ರೀತಿ ಮೀನಿನ ಸಾಂಬಾರ್ ಹೆಚ್ಚಾಗಿ ತಿನ್ನುತ್ತಾರೆ .

ಅದೇ ರೀತಿ ಎತ್ತರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಗಿಡಗಳು ಸಹಿತ ಇಲ್ಲಿಂದ ಕುಳಿತುಕೊಂಡು ನೋಡಬಹುದುದಾಗಿದೆ.

ಇದು ಕೂಡ ಒಂದು ಚರ್ಚ್ ಅಂತ ಹೇಳಬಹುದು ಚರ್ಚ್ ನ ಮೇಲೆ ಯೇಸು ಇದೇ ರೀತಿಯಾಗಿ ನಿಮ್ಮೊಳಗಡೆ ಅಂತ ಹೇಳಬಹುದು .

ಯೇಸು ಕೃಷ್ಣನಿಗೆ ಎಷ್ಟು ಒಂದ ಹಿಂಸೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ರೋಮ ದೇಶದವರಿಗೆ ಮಾತ್ರ ಗೊತ್ತಿದೆ ಅದೇರೀತಿಯಾಗಿ ಇದು ಒಂದು ಚರ್ಚ್ ಅಂತ ಹೇಳಬಹುದಾಗಿದೆ.

ಚಿಕ್ಕ ಚಿಕ್ಕ ಕೊನೆಗಳಲ್ಲಿ ಚಿಟ್ಟೆಗಳನ್ನು ಸಂಗ್ರಹಿಸಿ ಮನುಷ್ಯರನ್ನು ಈಗ ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ನೋಡುತ್ತೇವೆ .